ಇಲ್ಲಿ ಸಾಕಷ್ಟು ಜನ ಯುವಕ ಮತ್ತು ಯುವತಿಯರು ಯೋಗಾಸನದಲ್ಲಿ ತೊಡಗಿದ್ದಾರೆ ಇವರು ಮೊದಲಿಗೆ ನಮಸ್ತೆನ್ನು ಮಾಡುವುದರ ಮೂಲಕ ತಮ್ಮ ಒಂದು ಅಭ್ಯಾಸವನ್ನು .

ಪ್ರಾರಂಭ ಮಾಡುತ್ತಾರೆ ಇದು ದಿನನಿತ್ಯ ತೊಡಗಿಸಿಕೊಂಡರೆ ನಮ್ಮ ಆರೊಗ್ಯವು ಸಹ್‌ ಒಂದು ಉತ್ತಿರ್ಣವಗಿರುತ್ತದೆ .

ಇಲ್ಲಿ ನಾವು ಒಂದು ಸ್ವಿಮಿಂಗ್‌ ಪೂಲ್‌ ನ ದೃಶ್ಯಣವನ್ನು ಕಾಣುತ್ತಿದ್ದೇವೆ ಈ ಒಂದು ಸ್ವಿಮಿಂಗ್‌ ಪೂಲ್‌ ಒಂದು ರೀತಿಯ ಒಂದು ಮಾರ್ಗಾ ಸೂಚಿ ಆಗಿರುತ್ತದೆ ಆಗೂ ಇದೊಂದು ಕ್ರೀಡೆಯೂ ಸಹಾ ಆಗಿರುತ್ತದೆ ತುಂಬಾ ಅದ್ಬುತಕರವಾದ ಕ್ರೀಡೆ ಆಗಿರು --

ಈ ಒಂದು ಪುಲಿಯೋಗರೆ ಪ್ರತಿಯೊಬ್ಬರಿಗೂ ಇಷ್ಟ ಆದಂತಹ ತಿಂಡಿ ಆಗಿರುತ್ತದೆ ಇದು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಕೆಲವು ಜನ ಇದನ್ನು ಸೇವಿಸುತ್ತಾ ಇರುವ ದೃಶ್ಯ ಇದಾಗಿದೆ --

ವಿಚಾರವಾಗಿದೆ ಆಹ್ಹ್ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಜಿವನವನ್ನ ರೂಪಿಸುವ ಒಂದು ಪ್ರಕ್ರಿಯೆಯನ್ನು ಹೊಂದಿರುತ್ತಾರೆ.

ಆಹ್ಹ್ ಗುಲಾಬಿ ಆಮೇಲೆ ನೀಲಿ ತರಹಣದಂತಹ ಹಲವಾರು ಹೂಗುಚ್ಛಗಳನ್ನು ನಾವಿಲ್ಲಿ ಕಾಣ್ತಿದೆವೆ.

ಆಹ್ಹ್ ಕಂಡಿಬರುತ್ತಿದೆ ಇಲ್ಲಿ ಒಂದು ದ್ರಶ್ಯನಾದಲ್ಲಿ ಆಹ್ಹ್ ಎರಡು ಆಹ್ಹ್ ಎಮ್ಮೆಗಳು ಒಂದನ್ನೊಂದು ಸ್ನಾನ ಮಾಡುತ್ತಿರುವ ದೃಶ್ಯ.

ಇಲ್ಲಿ ಸಾಕಷ್ಟು ಮನೆಗಳನ್ನು ಹಾಗು ಸಾಕಷ್ಟು ಕಟ್ಟಡಗಳನ್ನು ನಾವು ಇಲ್ಲಿ ಕಾಣುತ್ತಿದ್ದೇವೆ. ಈ ಒಂದು ರಸ್ತೆಯಲ್ಲಿ ಯಾವದೇ ಒಂದು ವಾಹನಗಳು ಸಂಚಾರ ಇರೋತರ ಒಂದು ರೀತಿ ರೂಪವನ್ನು ಸಹ ನಾವು ಗಮನಿಸಬಹುದು.

ಸ್ಟೋರ್ ರೂಂ ತರ ಕಾಣಿಸ್ತಾ ಇದೆ ಇದ್ರಲ್ಲಿ ಕೋಸು ಬಾಳೆಕಾಯಿ ಕಲ್ಲಂಗಡಿ ಹಣ್ಣು ಅನಾನಸ್ ಈ ರೀತಿಯ ಹಲವಾರು ಹಣ್ಣು ತರಕಾರಿಗಳು ಇಲ್ಲಿ ಇವೆ.

ಇಲ್ಲಿ ನಾವು ಒಂದು ಮನೆಯ ಅಂಗಳದಲ್ಲಿ ಹ್ಮ್ಮ್ ಸಾಕಷ್ಟು ದೇವರುಗಳು ಹಾಗು ಸಾಕಷ್ಟು ಒಂದು ರೀತಿಯ ಕಂಬಗಳನ್ನು ಇಟ್ಟು ಪೂಜೆ ಸಲ್ಲಿಸುತ್ತಿರುವ ಕಾರ್ಯ ಇದಾಗಿದೆ.

ಹೂವಿನ ಅಲಂಕಾರ ಮಾಡಲಾಗಿದೆ ಸಾಕಷ್ಟು ಜನರು ಸಹ ಇಲ್ಲಿ ಇರುವದನ್ನು ನಾವು ಗಮನಿಸಬಹುದು.

ಇಲ್ಲಿ ಒಂದು ದೇವಸ್ಥಾನವನ್ನು ಕಾಣುತ್ತಿದ್ದೇವೆ ಹಾಗು ಅಲ್ಲಲ್ಲಿ ದೀಪಗಳನ್ನು ಹಚ್ಚಿರುವ ಒಂದು ಅಹ್ ಒಂದು ಕ್ರಿಯೆಯನ್ನು ನೋಡುತ್ತಿದ್ದೇವೆ .

ಸಿಡಿ ಗಳು ಅಹ್ ಕ್ಯಾಸೆಟ್ ಗಳು ಎಲ್ಲ ರೀತಿಯ ಒಂದು ಆಹ್ಹ್ ರೀತಿಯ ಒಂದು ಸಿಗುತ್ತವೆ ಇವು--